ಈ ಚಿತ್ರದಲ್ಲಿ ಒಂದು ವಿದ್ಯಾಮಂದಿರ ಆಂಧ್ರಪ್ರದೇಶದಲ್ಲಿ ವಿದ್ಯಾಮಂದಿರದಲ್ಲಿ ಶ್ರೀಮತಿ ವಿಜಯಲಕ್ಷ್ಮಿ ಐ ಎ ಎಸ್ ಅವರಿಗೆ ಸ್ವಾಗತವನ್ನ--

ಈ ಚಿತ್ರದಲ್ಲಿ ನಾವು ಅಹ್ ಧಾರ್ಮಿಕ ಪೂಜೆಯನ್ನು ಮಾಡ್ತಿರೋದು ಭಕ್ತಾದಿಗಳನ್ನ ನಾವ್ ನೋಡ್ತಾಯಿದ್ದೇವೆ ಗೋಪುರದ ರೀತಿಯಲ್ಲಿ ಸಾಲು ಸಾಲಾಗಿರುವ ಇವುಗಳಿಗೆ--

ತನ್ನ ಆಹ್ ತೋಳ್ಬಲವನ್ನ ಪ್ರದರ್ಶಿಸುತ್ತಿರುವುದು ಅಂದರೆ ಸಿಕ್ಸ್ ಪ್ಯಾಕ್ ಅನ್ನ ಪ್ರದರ್ಶಿಸುತ್ತಿರುವುದನ್ನ ನಾವು ಈ ಚಿತ್ತ್ರದಲ್ಲಿ ನಾವು ಕಾಣಬಹುದಾಗಿದೆ.

ಅಂದರೆ ಇವುದರ ಅರ್ಥ ಇವರು ಒಗ್ಗಟ್ಟಿನಲ್ಲಿ ಬಲವಿದೆ ಎಂಬುದನ್ನ ಪ್ರದರ್ಶಿಸುತ್ತಿದ್ದಾರೆ ಅಂತ ಕಂಡು ಬರ್ತದೆ.

ಈ ಚಿತ್ರದಲ್ಲಿ ಒಂದು ಕಚೇರಿಯನ್ನು ನೋಡ್ತಾ ಇದ್ದೇವೆ ಅದು ಇಂಟರ್ನೆಟ್ ಬ್ಯಾಂಕಿಂಗ್ ಮೊಬೈಲ್ ಬ್ಯಾಂಕಿಂಗ್ ಅಹ್ ಬಿಲ್ ಪೇಮೆಂಟ್ಸ್ಗ ಳನ್ನು ಎಲ್ಲ ಇಲ್ಲಿ‌ --

ಇದು ಒಂದು ಶಿಕ್ಷಣ ಸಂಸ್ಥೆಯ ಕಟ್ಟಡವಾಗಿದೆ ಈ ಕಟ್ಟಡದ ಮುಂಭಾಗದಲ್ಲಿ ವಿದ್ಯಾರ್ಥಿನಿಯರು ನಿಂತಿರೋದನ್ನ ನಾವು ಈ ಚಿತ್ರದಲ್ಲಿ ಕಾಣ್ತಾ ಇದ್ದೇವೆ ನೋಡಿ ಆಹ್ ಈ ವಿದ್ಯಾರ್ಥಿನಿಯರು ಒಂದು ಕಾಲೇಜಿನ--